ಈ ಚಿತ್ರವೂ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಇನ ಒಂದು ಒಳಭಾಗ ಅಂತ ಅನ್ನಿಸ್ತಿದೆ ಆ ಇದರಲ್ಲಿ --

ದ ಇಂಗ್ಲಿಷ್ ನಲ್ಲಿ ಬರವಣಿಗೆ ಮತ್ತು ಹಿಂದಿಯಲ್ಲಿ ಕೂಡ ಇದೇ ತರ ಬರವಣಿಗೆಯನ್ನ ಮಾಡಲಾಗಿದೆ.

ಈ ಚಿತ್ರ ಮದ್ಯದ ಅಂಗಡಿ ಅಂದ್ರೆ ವೈನ್ ಶಾಪ್ ಸಾರಾಯಿ ಅಂಗಡಿ ಅಂತನೇ --

ಈ ಬಾಟಲ್ ಗಳು ಬ್ರಾಂಡ್ ಗಳು ಅಷ್ಟ್ ಕ್ಲಿಯರ್ಬಟ್ ಆಗಿ ಕಾಣ್ತಿಲ್ಲ ಗೊತ್ತಿದ್ದಷ್ಟು--

ಇದರಲ್ಲಿ ಗಂಡು ಮತ್ತು ಹೆಣ್ಣು ಹುಡುಗರಿಗೆ ರೆಡಿಮೇಡ್ ಧರಿಸಿರುವ ಬಟ್ಟೆಗಳನ್ನು ಕಾಣಿಸುತ್ತವೆ ಇದರಲ್ಲಿ ಹಲವಾರು ಮಹಿಳೆ ಹುಡುಗಿಯರು ಉಡುವಂತ ತೋ ತೊಡುಗೆಗಳು ಕಾಣಿಸುತ್ತವೆ.

ಮತ್ತು ಸಣ್ಣ ಮಕ್ಕಳು ತೊಡುವಂತ ಬಟ್ಟೆಗಳು ಕಾಣಿಸುತ್ತವೆ ಹಾಗು ಪಕ್ಕದಲ್ಲಿ ಹಳದಿ ಹಂಚಿನ ಒಂದು ಶೆಟ್ಟರ್ಸ್ ಹಾಕಿದ್ದಾರೆ.

ಇಬ್ಬರು ಗಂಡ ಮಕ್ಕಳು ಈ ಚಿತ್ರದಲ್ಲಿ ಕಾಣಿಸುತ್ತಿದ್ದಾರೆ ಒಬ್ಬರು ಬ್ಲೂ ಶರ್ಟ್ ಮತ್ತು ಇನ್ನೊಬ್ಬ ಪಿಂಕ್ ಶರ್ಟ್ ಒಬ್ಬ ಕೊನೆ ಒಳಗೆ ಹೋಗುತ್ತಿದ್ದಾನೆ ಇನ್ನ ಒಬ್ಬ ರೋಡಿನಲ್ಲಿ ನಿಂತಿರೋದನ್ನ ಈ ಚಿತ್ರದಲ್ಲಿ ಕಾಣಬಹುದು.